ಇಲ್ಲ ಅಂತ್ ಅಂದ್ರೆ ಹಾಕಸ್ತಿವಿ ಗೊಬ್ರ ಆಗುತ್ತೆ.

ಒಂದು load ಗೊಬ್ರಗೆ ಹದ್ಮುರ್ ಸಾವ್ರ ಏನ್ ಕುರಿ ಗೊಬ್ರ ಮಾಡ್ ಒಂದು load ಬೇಕು ಟ್ರಾಕ್ಟರ್ ಲೋಡ್ ಅಂತಂದ್ರೆ.

ಅದಕ್ಕೆಲ್ಲ ಕೋಡ್ ಬೇಕಲ್ವ ಅದರ್ ಬದ್ಲು ಇದೆ ಹಾಕದ್ರೆ ಖರ್ಚ್ ಕಡ್ಮೆ ಅಲ್ವ ಹೂಗೆ.

ಖರ್ಚು ಏನು ಒಂದ್ ಸಸಿ ಗೆ ಸಸಿಗೆ ಆಗುತ್ತೆ ಒಂದ್ ರೂಪಾಯ್ ಒಂದುವರ್ ರೂಪಾಯ್ ಬೀಳುತ್ ಈಗ.

ಹ ಬಿದ್ರು ಸಹ ನಾವ್ ಒಂದ್ ಸರಿ ಮಾಡ್ತಿವಲ್ಲ ಹಬ್ಬಕ್ಕೆ.

ಸಿಗ್ಲಿಲ್ಲ ಅಂತ ಅಂದ್ರೆ almost ಎಲ್ಲಾ ರೈಥರ್ಗು ಕೂಡ ಅಕ್ಸ್ಬುಡ್ತಾರೆ .

next ಬೆಳೆ next ಬೆಳೆ ಚೆನಾಗ್ ಬರುತ್ತೆ ನವೀನ್. ಹ ಸರಿ ಆಯ್ತ್ ರಿ.

ನಿಮ್ಮ ಜೊತೆ ಇದ್ದರ್ ಬಗ್ಗೆ ನಮ್ಮ ಬಗ್ಗೆ ಮಾತಾಡಿದಿಕ್ಕೇ ತುಂಬಾ ಸಂತೋಷ ಆಯ್ತುನಿಮ್ಮಗ್ ಹೇಗ್ ಅನಸ್ತ್ಹೋ ನಂಗ್ ಗೊತ್ತಿಲ್ಲ . ಹ ನಂಗು ಸಂತೋಷ ನೆ ಯಾಕಂದ್ರೆ ಒಂದ್ ವಿಷ್ಯ ತಿಳ್ಕೊಳೋದು ಒಳ್ಳೆದೆ ಅಲ್ವ. ಹ ಅದ್ಕೊಸ್ಕರ ನವೀನ ಹ next ನಮ್ ಕಡೆ ಬಂದಾಗ ಅಕಸ್ಮಾತ್ ನೀವ್ ಬೇಗ ಬಂದ್ರೆ ನಮ್ ಕಡೆ ಬನ್ನಿ ತೋಟದ್ ಕಡೆ ಫೋನ್ ಮಾಡಿ

ಹ ಹ ಎಲ್ಲ ಏನೇ ಕೆಲಸದ್ ಮೇಲೆ ಬಂದ್ರು ಕೂಡ ನಾನ್ phone ಮಾಡ್ತಿನಿ ನಿಮನ್ meet ಆಗಿ ನಿಮ್ ಹೊಲ್ದತ್ರ ನಿಮ್ ತೋಟ ನೋಡ್ಕೊಂಡ್ ಬರ್ತೀನಿ ok ನವೀನ.

ಹಾ ಕೇಳಿಸ್ತುಂಟು, ಹೇಗಿದ್ದೀಯಾ ಮನೀಷಾ? ಹಾ ನಾನು ಹುಷಾರಿದ್ದೇನೆ, ನೀನು ಹೇಗಿದ್ದೀ? ಹಾ ನಾನ್ಸ ಹುಷಾರಿದ್ದೇನೆ, duty ಮುಗೀತಾ? ಹಾ duty ಆಗ್ತಾ ಉಂಟು, ನಿಂದು ಮುಗೀತಾ?

ಹೌದಾ, work from home ಅಲಾ ನೀನು?

ಕೂತು ಕೂತು ಸಾಕಾಗುದಿಲ್ವನಾ, laptop ನ ಎದುರೇ? ಮತ್ತೆಂತ ಸಾಕಾಗ್ತದೆ, ಮಲಗುದು ಯಾವಾಗ ಅಂತ ಆಗ್ತದೆ.

ರಜೆ ಇಲ್ಲವಾ, ನಿಂಗೆ ಮಲ್ಲಿಕ message ಮಾಡಿದ್ಲಾ?

ನನ್ಗೆ ಮಲ್ಲಿಕನದ್ದು engagement ಅಲ್ಲ, .

ಎಂತ ಮಾಡ್ವಾಗಿಲ್ಲ ಹೋಗ್ಲೇಬೇಕು, close friend ಅಲ್ಲ ಎಷ್ಟಾದ್ರೂ.

ಹೋ~ ಹೋಗ್ಬೋದು ಅಲ್ಲ shopping ಮಾಡ್ವಾ ಒಂದಿವ್ಸ.

ಹ್ಮ್, ಅವ್ಳ ಜೊತೆ ಹೇಳುವ shopping ಗೆ ಬರ್ಲಿಕ್ಕೆ, ಸ್ವಲ್ಪ ತೆಗ್ದು.

ಯಾವ dress ತಕೊಳುವ ಈಗದ್ದು . same ಹಾಕೊಳ್ಳುವ friends ಎಲ್ಲ. ಹೌದೌದು, ಅವರೊಟ್ಟಿಗೆ ದೀಪಿಕನವರೊಟ್ಟಿಗೆಸ ಎಲ್ಲ ಹೇಳುವ.

ಯಾವ್ದು dress ಈಗ, ಆ trend ಅಲ್ಲಿ ಉಂಟು? ನೋಡುವ, ಅಲ್ಲಿ ಹೋಗಿ ಕೇಳುವ, ಯಾವ್ದು trend ಅಂತ ಹೇಳ್ತಾರೆ ಅಲ್ವಾ ಗೊತ್ತಾಗುತ್ತೆ.

ಮತ್ತೆ ಇದೂ ಒಂದು ನೆನಪಾಯ್ತು, ಎಂತ ಗೊತ್ತುಂಟಾ cake ಒಂದು ತಕೊಂಡು ಹೋಗುವ, cake cut ಮಾಡುವ ಅಲ್ಲಿ. order ಕೊಡ್ತೀಯಾ, ಮತ್ತೆ ನಾವೆಲ್ಲ ನಿಂಗೆ ಹಣ ಕೊಡ್ತೇವೆ share ಮಾಡ್ತೀನಿ. ಹಾ ಹಾಗೆ ಮಾಡುವ, ಹಾ ನಾನ್ order ಮಾಡ್ತೇನೆ . ಹಾ, ಅಂದ್ರೆ ನೀನ್ ಅಲ್ಲಿಗೆ ಹೋಗಿ ನಂಗೆ design ದು photos ಎಲ್ಲ send ಮಾಡು. ಅಲ್ಲಿ ತುಂಬ . ನಾವ್ ಸಣ್ಣದ್ ತಗೊಂಡು ಹೋದ್ರೆ ತುಂಬಾ cheap ಆದ್ರೆ ಮತ್ತೆ . ಅದು ಹೌದು ಮಾತ್ರ. ಆದ್ರೆ ನೀನು work from home ಅಲ್ಲಿ ಇದ್ಯಲ್ಲ, ನೀನ್ busy ಇರ್ತಿ. duty ಮುಗ್ಸಿಬರುವಾಗ ನಂಗೆಲ್ಲ ಸ್ವಲ್ಪ ಆ~ ಆಚೆ ಈಚೆ ಹೋಗಿ ಬರ್ಬೋದು.

shopping ಗೆ ಮಾತ್ರ ನಾವೆಲ್ರೂ Sunday ಹೋಗುವ Sunday ಅಂದ್ರೆ ಎಲ್ರೂ.

ಹ್ಮ್ ಮತ್ತೆ ಹೋಟೆಲಿಗೆಲ್ಲ ಹೋಗಿ ಸ್ವಲ್ಪ chats ಎಲ್ಲ ತಿಂದು ಬರುವ ಮಾರೇತಿ ಸುಮಾರು ಸಮಯ ಆಯ್ತು .

ಮಲ್ಲಿಕಾನ ಹತ್ರ ಹೇಳುವ ತೆಗ್ದು ಕೊಡ್ಲಿಕ್ಕೆ, ಇನ್ನು ಹೇಗೆಯೂ ಮದ್ವೆಯಾಗಿ Bombay ಗೆ ಹೋಗುದಂತೆ ಅಲ್ವಾ?

ಮನೆಯವರೆಲ್ಲ ಹುಷಾರಿದ್ದಾರೆ, ನಿನ್ನ ಮನೆಯಲೆಲ್ಲ ಹೇಗಿದ್ದಾರೆ?

ಹ್ಮ್, ಅದೇ ಹೇಳು ಯಾವಾ~ ಯಾವಾಗಾದ್ರೂ ಒಂದು date fix ಮಾಡಿ .

ಆಯ್ತು ಅದೊಂದು meet ಆದ ಹಾಗೆಸ ಆಗ್ತದೆ ಎಲ್ರು ಒಟ್ಟಿಗೆ.

ಮತ್ತೆ ನೀನು ಇದು film ಗೆಲ್ಲ ಹೊದ್ಯವ ಕಾಂತಾರ? ಹಾ, ಕಾಂತಾರ ಹೋಗಿದ್ದೇನೆ, ನೀನು ಹೋಗಿದ್ಯಾ? ನಾವ್ ಹೋಗ್ಲಿಲ್ವಾ ಅಂದ್ರೆ ನನ್ಗೆ ಯಾರೂ ಸಿಗ್ಲಿಲ್ಲ ಗೊತ್ತಾಯ್ತಾ, ಒಟ್ಟಿಗೆ ಹೋಗ್ಲಿಕ್ಕೆ ಇರುವಾಗ ಅವರು busy . busy ಇರ್ತಾರೆ ಅವರು busy ಇರುವಾಗ ನಾನು free ಇರ್ತೇನೆ ಹಾಗೆ ಆಗ್ತದೆ. ಅಲ್ಲ Sunday ಎಲ್ರೂ ಆಯ್ತಂತ ಹೇಳಿದ್ರೆ, ಹೋಗಿಬರುವ ಇನ್ನೊಮ್ಮೆ.

ಈಗ ಇವಳ engagement ಗೆ ದಿವಸ ಇಲ್ಲ ಅಲ್ಲ, ಇದೆ ಒಂದು month ಡಿಸೆಂಬರ್ first week ಅಲ್ಲಿ engagement ಬೀಳ್ತದೆ.

ಅವಳ್ ಮತ್ತೆ ಸಿಗ್ಲಿಕ್ಕಿಲ್ಲ, ಅದೇ ನೋಡ್ವಾ ನಾನ್ ಅವ್ರ ಹತ್ರ ಎಲ್ಲ . ನಾನಾ ಹಾ ಕಳ್ಸಿದ್ದಾಳೆ ನಂಗೆ. ಹೌದಾ, ನಂಗೆ ಕೇಳ್ಳಿಕ್ಕೆ ಸರಿಯಾಗ್ಲಿಲ್ವಾ .

ಹಾ ನಾನ್ ಕಳಿಸ್ತೀನಿ ನಿಂಗೆ, send ಮಾಡ್ತೇನೆ.

ನಾನ್ ಇವ್ರತ್ರ ಎಲ್ಲ ಕೇಳಿ ನಿಂಗೆ phone ಮಾಡ್ತೇನೆ, .

ಅರುಂಧತ್ತಿ ಶಾಲೆಗೆ ಹೋಗ್ವಾಗ ಎಂಥಾ ಮಜಾ ಅಲ್ಲ ಮಾರೇತಿ. ಈಗ ನಮ್ ಮಕ್ಕ್ಳು ನೋಡು ಯಾವ್ದು type ಅಹ್ bus ಹತ್ತಿಸ್ಬೇಕು ಅವ್ರು ಶಾಲೆಗೆ ಹೋಗಿ ಇಳಿತಾರೆ. ನಾವು ಹೋಗ್ವಾಗ ಎಷ್ಟು ಮಜಾ ಆಗ್ತಿತ್ತು ನಾವು ಹೋಗ್ವಾಗ ಎಂಥ ಅದು ನೇರಳೆ ಹಣ್ಣು ಹೇಗೆ ಇತ್ತಾ. ಅದು ಬೇರೆ ಹತ್ತಿ ನಾವು ತಂದದ್ದು. ನೋಡು ನಮ್ಮ ಅಮ್ಮ ನವರು ನಾಲ್ಗೆ ನೋಡಿದ್ದಕ್ಕೆ ನಾವೆಲ್ಲ ಅದನ್ನು ಹಾಕಿ ತಿಕ್ಕಿ ತಿಕ್ಕಿ ತೊಳೆಯುದು ನೆರಳೆ ಹಣ್ಣು ಅದು ಮತ್ತೊಂದ್ ಸಣ್ಣ ಸಣ್ಣ ಹಣ್ಣು ಬರ್ತಿತ್ತಲ್ಲ ಅ ಎಂತ ಕುಂಟಲ ಹಣ್ಣು ಅಂತ ಹೇಳ್ತಾರಲ್ಲ ಅದು ಇತ್ತು ಎಂಥ. ಮಜಾ ಅಲ್ವಾ ಮಾರೇತಿ. ನಾವು ಮತ್ತೆ ಇದು ಆ ಗೇ~ ಇದು ಗೇರು ಬೀಜದ್ದು ಹಣ್ಣು ತಿನ್ನುದು ಆದ್ರೆ ಬೀಜಯೆಲ್ಲ ಕದಿಲಿಕ್ಕೆ ಹೋಗ್ತಿದ್ವಿ ನೋಡು, ಆಗ ಒಂದು ಮಜಾನೇ ಬೇರೆ ಇತ್ತು, ಅದನ್ನು ಕದ್ದು ಆ ಭಟ್ರ ಅಂಗಡಿ ಆ ಭಟ್ರು ಕೊಟ್ಟ ಕೂಡ್ಲೆ ಅವ್ರು ನಮ್ಗೆ chocolate ಕೊಡ್ತಿದ್ರು. ನಾಲ್ಕ್ ಆಣೆ ಎಂಟು ಆಣೆ ಹೀಗೆ ಕೊಡ್ತಿದ್ರು ಅದ್ರಲ್ಲಿ ಅನಾರ್ಕಲಿ ಅನಾರ್ಕಲಿ ಎಲ್ಲಾ ತಕ್ಕೊಳ್ತಿದ್ದೆ. ಅಹ್ ನೋಡು ಮತ್ತೆ ಎಂತ ಗೊತ್ತುಂಟ ನಾವು ಇದು ತಂದದ್ದು ಗೊತ್ತುಂಟ ನಾವು ಏನ್ ಅದು ಹಪ್ಪಳ ತಂದದ್ದು ನಾವು ಕದ್ದು ತಿಂದು. ಕೂಡ್ಲೆ ನಮ್ಗೆ ಕೃಷ್ಣ ಅಡಿಗ ನಮ್ಮ ಮಾಸ್ಟ್ರು ಹಿಂದಿನಿಂದ ಬಂದು ಡಬ್ಬ ಅಂತ ಹೊಡ್ದದು. ಬಾಯಲ್ಲಿ ಹಾ ಮಾಡಿ ನೋಡಿದಾಗ ನಮ್ ಹತ್ರ ಬಾಯಲ್ಲಿ ಹಪ್ಳ ಇತ್ತು. ನೀನೇ ತರ್ತಿದ್ದಿ ಅಲ್ಲ ಕಾರ ಕಾರ ಹಪ್ಳ ಎಂತಾ ಮಜಾ ಅದನ್ನು ತಿನ್ಲಿಕ್ಕೆ ಒಂದು ಮಜಾ ಅಲ್ಲ ಮಾರೆತಿ. ಈಗ ಅದೆಲ್ಲ ನೆನಪಾಗ್ತದೆ ಮತ್ತೆ ಎಂತ ಮಾಡುದು life ಅಂದ್ರೆ ಮತ್ತೆ ನಾವು ಮಳೆ ಬರ್ವಾಗ ಕೊಡೆ ಹಿಡ್ಕೊಂಡು ಕೊಡೆ ಈಚೆ ಚೀಲ ಮಡಚಿ ಇಡುದು ನೀರಲ್ಲಿ ಆಡ್ತಾ ಆಡ್ತಾ ಹೋಗುದು ಅಲ್ವಾನಾ school ಇಂದ ಮನೆಗೆ ಹೋಗ್ವಾಗ ಶಾಲೆಯಿಂದ ಮನೆಗೆ ಹೋಗ್ವಾಗ ಎಂತ ಚಂಡಿ ಮನೆಯಲ್ಲಿ ಪುನಃ ಅಮ್ಮ ನವ್ರದ್ದು ಪೆಟ್ಟು. ಎಂತ ಹೇಗೆ ಚಂಡಿ ಆಗಿತ್ತು ಅಂತ. ಇಲ್ಲ ಗಾಳಿ ಮಳೆ ಬಂತು ಇದು ಹೊಳೆ ಹತ್ರ ನಮಗೆ ಆಗನ್ನ ಇದು ಸೇತುವೆ ಇರ್ಲಿಲ್ಲ. ಅದ್ರಲ್ಲಿ ನೀರಲ್ಲಿ ನಡ್ಕೊಂಡ್ ಹೋಗುದು ಒಂದು ಬಟ್ಟೆ ಎಂತಾ ಮೇಲೆ ತನಕ ನೀರು ಬರ್ತಿತ್ತು ಅಲ್ವಾನಾ ಎಂಥ ಚೆಂಡಿ. ಅಬ್ಬಾ ಬಾರಿ ಖುಷಿ ಆಗ್ತಿತ್ತು ನೋಡು ಈಗ ಮಕ್ಳಿಗೆ ನೀರ್ ಅಂದ್ರೆ ಒಂದು ದಿವ್ಸ ನೆಂದ್ರೆ ಶೀತ ಜ್ವರ ಬರ್ತದೆ. ನಾವು ಎಷ್ಟು ನಲಿತಿದ್ವ ಎಷ್ಟು ಖುಷಿ ಆಗ್ತಿತ್ತು ನಮ್ಗೆ. ಮತ್ತೆ ಇಲ್ಲದಿದ್ರೆ ಅದೊಂದು ವಿಷಯ ಗೊತ್ತುಂಟಾ ನಾವು ಇಲ್ಲಿಗೆ tour ಹೋದಾಗ. Tour ಅಂದ್ರೆ ನಮ್ಗೆ ಹೆಚ್ಚು ದೂರ ಹೋಗಲಿಕ್ಕೆ ಇರ್ಲಿಲ್ಲ. ನಮ್ಗೆ ಆಗಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು. ದೇವಸ್ಥಾನಕ್ಕೆ ಹೋಗ್ವಾಗ ನಾವು ಮೆಲ್ಲ ಅದು ಅನಾರ್ಕಲಿ ಬಾಯಿಗೆ ಹಾಕೊಂಡು ತಿಂದದ್ದು. ಅಲ್ಲಿತನ ನೆನ್ಪಿರ್ಬೇಕು ನಿನ್ಗೆ ಯಾಕಂದ್ರೆ ನೀನು ಸರಿ ಪೆಟ್ಟು ತಿಂದದ್ದು ನೀನೆ. ನಾ ತಿಂದು ನಿನ್ನ ಕೈಯಲ್ಲಿ ಕೊಟ್ಟದ್ದು ಹೇಗೆ ಅದು ಮಜಾನೇ ಬೇರೆ ಇತ್ತು ಅಲ್ಲ ಅದು ಖುಷಿ. ಆ ಖುಷಿ ಈಗ ಇಲ್ಲ ಕಣೆ ಯಾಕಂದ್ರೆ ನಮ್ಮ ಮಕ್ಕಳದ್ದು ನೋಡು. ಈಗ ಎಂತದು ಕೇಳಿದ್ರೆ ಎಂತದು ಗೊತ್ತಿಲ್ಲ ಇದು ಗೊತ್ತಿಲ್ಲ. ಮಾವಿನ ಹಣ್ಣಿಗೆ ಉಪ್ಪು ಹಾಕಿ. ಶಾಲೆಗೆ ಅದನ್ನು ಚೀಲ ಒಳಗೆ ಒಂದು ಹಾಕಿ ತಂದದ್ದು ಹೇಗೆ. kerchief ಅಲ್ಲಿ ಕಟ್ಟು ತಂದದ್ದು ಉಪ್ಪು ಮತ್ತೆ ಕಾರದಪುಡಿ ಅದು ಅಮ್ಮ ನವ್ರಿಗೆ ಗೊತ್ತಿಲ್ಲದ ಹಾಗೆ ಹಾಕೊಂಡು ಬಂದು ಹೇಗೆ ನಾವು ತಿನ್ನತ್ತಿದ್ದದ್ದು. ಮೆಲ್ಲ ಪಾಠ ಮಾಡ್ವಾಗ ನಾವು ಹಿಂದೆ bench ಅಲ್ಲಿ ಅಲ್ವಾನಾ. ಅದನ್ನು ಕದ್ದು ಕದ್ದು ಹೇಗೆ ತಿಂದದ್ದು ಅದೇ tasty ಇತ್ತು. ಅಡಿಗ ಇವ್ರದ್ದು ಚಂದ್ರಶೇಖರ್ ಮಾಷ್ಟ್ರಿದು ಪೆಟ್ಟು ಹೇಗೆ ಇತ್ತು. ನಾಗರಬೆತ್ತ ಹಿಂದಿನಿಂದ ಬಂದು ಟಕ್ ಅಂತ. ಅದು ಈಗಲೂ ನೆನಪಾಗ್ತದೆ ಅವ್ರ್ ನಮ್ಮ sir ಎಷ್ಟು ಹೊತ್ತಿಗೆ ನೋಡಿದ್ರು ಸಿಕ್ತಾರೆ ನಿಂಗೆ. ಸಿಕ್ತಾರಾನ ಇಲ್ವಾ ಅಂತ ಅಲ್ಲ ನೀನು ಅಲ್ಲಿ ಇರುದಲ್ಲ ಹೇಗ್ ಸಿಕ್ತದೆ. ಬಾರ ಆ ಮಜಾನೇ ಇಲ್ಲ ತುಂಬಾ ಬೇಜಾರ್ ಆಗ್ತದೆ ತುಂಬಾ ಹಳೆದೆಲ್ಲಾ ನೆನಪು ಬರ್ತದೆ. ತುಂಬಾ ಬೇಜಾರುನು ಆಗ್ತದೆ ಯಾಕಂದ್ರೆ ಆಗ. ಓ ಇದು ನಾವು ಆಟ ಆಡ್ತಾ ಇರ್ವಗ ನಾವು kho kho ಆಡ್ವಾಗ ನೋಡು ಬಿದ್ದು. ಎಂಥ ಕಾಲಿದ್ದು ಇನ್ನೂ ನೆನಪುಂಟಾ ನೋಡು ಈಗ ಇದು ಹೋಯ್ತು. ನನ್ನ ಕಾಲಿದು ಈಗ ನಾ ಎಂಥ ಅಂತ ಮಗ ಕೇಳ್ತಾನೆ. kho kho ಆಡ್ವಾಗ ಬಿದ್ದದ. ಅದು ನೀನೇ ದೂಡಿದ್ದು ಅಂತ ಹೇಳಿದ್ದೇನೆ ಅರುಂಧತ್ತಿ ದೂಡಿದ್ದು ಅಂತ ಹೆಸರು ಹೇಳಿದ್ದೇನೆ. ಹೌದಾ ಅಮ್ಮ ನಿನ್ನ friend ದೂಡಿದ್ದ ಅಂತ ಅದು ನೀನು ನನ್ನ ಎದುರು party ಅಲ್ಲ ಆಗ ಎಂತ ಟೊಂಕ ನಾಡಿದ್ದು ಅದು ನಾವು ಅಲ್ಲಿ road ಹತ್ರ ಆಡ್ವಾಗ ನೋಡು ಆಗ ಮಣ್ಣಿನ road ಅಲ್ವಾನಾ. ಈಗ ಡ~ ಇದು ಹಾಕಿದ್ದಾರೆ cement ಎಲ್ಲಾ ಹಾಕಿ ಏನೇನೊ ಮಾಡಿ ಬಿಟ್ಟಿದ್ದಾರೆ ಬಿಡು ಅದು ಬೇಡ. ಆಗ ಆಡ್ವಾಗ ನಾವು ಇದು ಕಣ್ಣು ಮುಚ್ಚಾಲೆ ಆಡಿದ್ದು ಅದ್ರಲ್ಲಿ ಬಂಡೆದ್ ಕಲ್ಲ್ ಹತ್ರ ಹಿಂದ್ಗಡೆ ನಾವು ಕೂತಿದ್ದು. ನಾ ಕೂತದ್ದು ನಾನು ನಿನಗೆ ಸಿಗಲೇ ಇಲ್ಲ. ಅಲ್ಲಿ ನೀನು ಹತ್ತಿದೆಯಲ್ಲ ಗೊತ್ತುಂಟಾ ಅಲ್ಲಾ ಅ ಮಜಾ ಅದೇ ನೋಡು ತುಂಬಾ ಖುಷಿ ಆಗ್ತದೆ ಈಗ ಮಕ್ಳಿಗೆ ಎಲ್ಲಾ ಹೇಳ್ಬೇಕು ನಾವು ಹೀಗೆ ಆಗಿದೆ ಆಗ ಇದು ಅಂತ ಹೇಳ್ಬೇಕು ಹೌದಾ ಅಲ್ವಾ ನೀ ಎಂತ ಮಾರೇತಿ ನಿನಗೆಂತದು ಗೊತ್ತಿಲ್ಲ ಯಾಕಂದ್ರೆ ನೀನು ದೂರ ಇರುದಲ್ಲ ಅದರ ಮಜಾ ಅಷ್ಟು.

ನಾನ್ ಚನ್ನಾಗಿದ್ದೇನೆ. ನೀನ್ ಹೇಗಿದ್ದೀ? ನಾನ್ ಕೂಡ ಚೆನ್ನಾಗಿದ್ದೇನೆ, ಮತ್ತೆ ತಿಂಡಿ ಆಯ್ತಾ? ಹಾ ತಿಂಡಿ ಆಯ್ತು, ನಿಂದಾಯ್ತಾ? ನಂದು ಕೂಡ ಆಯ್ತು. ಎಂತ ಇತ್ತು ತಿನ್ಲಿಕ್ಕೆ ಗಮತ್ತ್? ತಿಂಡಿಗೆ ಇವತ್ತು ಇಡ್ಲಿ ಇತ್ತು. ನಿಂಗೆಂತ ಇತ್ತು? ನಂಗೆ ದೋಸೆ ಇತ್ತು. ಮತ್ತೆ ನಿನ್ನ ಸುದ್ದೀಯೇ ಇರ್ಲಿಲ್ಲ, ಎಂತ ಮಾಡ್ತಿದ್ದಿ ಮಾರ್ರೆ? ನಾನು ಈಗ ಗದ್ದೆಯ ಕೆಲಸಗಳಲೆಲ್ಲ ತೊಡಗಿದ್ದೇನೆ.

ಹೌದಾ ಹಾಗೆ ನಿನ್ನ ಸುದ್ದಿ ಇಲ್ಲ, ಇಲ್ಲಾದ್ರೆ ದಿನಕ್ಕೆ ಒಂದು ಬಾರಿ ಆದ್ರು ನಿನ್ನ ಕರೆ ಬರ್ತಿತ್ತು ನಂಗೆ. ಹೌದೌದು, ಈಗ ಮಳೆಗಾಳಲೆಲ್ಲ ಕಡಿಮೆ ಆಗಿದೆ ಅಲ್ಲಾ, ಹಾಗಾಗಿ ಗದ್ದೆಯ ಕೆಲಸದಲ್ಲೆಲ್ಲ ಆ ತೊಡಗಿದ್ದೇನೆ.

ಹೌದಾ, ಮತ್ತೆ ನೀವು ಯಾವ್ದೆಲ್ಲ ಬೆಳಸ್ತೀರಾ ಗದ್ದೆಯಲ್ಲಿ? ಗದ್ದೆಯಲ್ಲೀ ವಿವಿಧ ಬಗೆಯ ಹೂವು, ತರಕಾರಿಗಳನೆಲ್ಲ ಬೆಳೆಸ್ತೇವೆ, ಮತ್ತೆ ಭತ್ತ ಬಿತ್ತನೆ ಮಾಡ್ತೇವೆ.

ನೀವೂ technology ಅಂದ್ರೇ, ಎತ್ತುಗಳನ್ನ ಉಪಯೋಗಿಸಿ ಮಾಡುವಂಥದ್ದಾ ಅಥವಾ tractor ಅನ್ನು ಬಳಕೆ ಮಾಡ್ತೀರಾ ಹೆಚ್ಚಾಗಿ? ನಾವು ಮುಂಚೆ ಎಲ್ಲ ಎತ್ತುಗಳನ್ನು ಬಳಕೆ ಮಾಡ್ತಿದ್ವಿ, ಈಗ tractor ಯೇ. ಯಾಕಂದ್ರೆ ಸಮಯಸ ಉಳಿತಾದ ಆಗ್ತದಲ್ಲ. ಎತ್ತುಗಳು ಎರಡು ದಿನದಲ್ಲಿ ಮಾಡುವ ಕೆಲಸ tractor ಒಂದು ಒಂದು ಗಂಟೆಯಲ್ಲಿ ಮಾಡಿ ಮುಗಿಸ್ತದೆ. ಹೌದೌದು. ಅಂದ್ರೆ ನಾನ್ ಕೂಡ ನನ್ನ ಮನೆ ಹತ್ತಿರ ನೋಡ್ತೆನೆ, ಅಲ್ಲಿ ಭತ್ತ ಬಿತ್ತನೆ ಮಾಡುವಾಗ first , ಮೊದಲೆಲ್ಲ ಫಸಲನ್ನು ಕೊಯ್ಯುವಾಗ ಜನಗಲೇ ಕೊಯ್ತಾ ಇದ್ರು. ಈಗ ಅದ್ರ ಬದಲೆಲ್ಲ ಆ ಈ ದೊಡ್ಡ್ ದೊಡ್ಡ ಯಂತ್ರಗಲೇ ಮಾಡ್ತಾ ಉಂಟಲ್ಲ ಅದ್ರ ಕೆಲಸ?

ಮತ್ತೇ online shopping ಮಾಡುವ ಏನಾದ್ರು ಇದುಂಟಾ? ಹಾ ಉಂಟು. ನಾವೀಗ online shop ಎಲ್ಲ ಈಗ mobile ಅಲ್ಲೇ ಮಾಡುದು.

ನಾನ್ ಕೂಡ ಹಾಗೆನೆ, ಯಾರು ಹೋಗುದಲ್ಲ ವಿದ್ಯುತ್ bill ಕಟ್ಲಿಕ್ಕೆಲ್ಲ. ಆ ಹೌದು ವಿದ್ಯುತ್ bill ಆಗ್ಲೀ, medical ಆಗ್ಲೀ, medicine ಎಲ್ಲ mobile ಅಲ್ಲೇ order ಮಾಡುದು.

ಹೌದು ನಾನ್ ಕೂಡ ಹಾಗೆನೆ. ಈಗ ಅಡಿಗೆ ಬರದವರಿಗೆ ಚಿಂತೆನೆ ಇಲ್ಲ ಮಾರೈತಿ ಅಲ್ಲಾ? ಹೌದು YouTube ಅಲ್ಲಿ ನೋಡಿದ್ರೆ ಸಾಕು. ಹೌದು ಎಂತ ಅಡಿಗೆ ಬೇಕು, ಒಂದು search ಕೊಟ್ಟ್ರೆ ಸಾಕ್ ಅಲ್ಲಿ ಎಲ್ಲ ಬರ್ತದೆ. ಬರ್ತದೆ. ಅದೂ ಅಡುಗೆ ಮಾಡುವಾ ಉಪಕರಣ ಎಲ್ಲ ಇದ್ರೆ ಸಾಕು. ನಮ್ಮ ಮನೆಯಲ್ಲಿಯೇ ಕೂತ್ಕೊಂಡು. ಮೊದ್ಲೆಲ್ಲಾ ಏನ್ ಆದ್ರು ಬೇಕಿದ್ರೆ, ಅಂದ್ರೆ puffs ಆಗ್ಲಿ, cake ಆಗ್ಲಿ, ಅಂದ್ರೆ ಬೇಕರಿಗೇನೇ ಹೋಗ್ತಾ ಇದ್ವಿ. ಈಗ ಒಂದು YouTube ಅಲ್ಲಿ ಏನ್ ಬೇಕ್ ಅಂತ ಹೇಲಿ ನಮ್ಗೆ ಒಂದು ಮಾಹಿತಿ ಕೊಟ್ಟ್ರೆ ಸಾಕು ಅದಕ್ಕೆ. ಅದೇ ತೋರಿಸ್ತದೆ ಏನೆಲ್ಲಾ ಮಾಡ್ಬೇಕು, ಅದಕೆಂತೆಲ್ಲ ಹಾಕ್ಬೇಕು ಅಂತ ಅಲಾ?